ತುಂಬ ಚೆನ್ನಾಗಿ ಕಾಣಿಸುತ್ತಿದೆ ತುಂಬಾ ದೊಡ್ಡದಾಗಿರುವ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ರೆಸ್ಟೋರೆಂಟ್ಸು ತುಂಬಾ ಚೆನ್ನಾಗಿ ಕೂಡ ಎಲ್ಲ ರೀತಿಯಿಂದ ತುಂಬಾ ತುಂಬಾ ಚೆನ್ನ್ನಾಗಿ ಕಾಣಿಸುತ್ತಿದೆ ಹೀಗೆ ರೆಸ್ಟೋರೆಂಟ್ನ ರೀತಿಯಂತೆ ಇದೆ .